ಅಲ್ಲೇ ಏನೇನೋ ಬಾಕ್ಸ್ ತರ ಇಟ್ಟಿದ್ದಾರೆ ಹಾಗೆ ಒಂದು ರೆಡ್ ಕಲರ್ ಡಸ್ಟ್ ಬಿನ್ ಇದೆ.

ಇಲ್ಲಿ ಒಂದು ಅಂಗಡಿಯಿದೆ ಹಂಗೆ ಅಂಗಡಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ರ್ಯಾಕ್ ಗಳಿದೆ ಅಲೇನೋ ಕವರ್ ಅಲ್ಲಿ ಕಲರ್ ಕಲರ್ ಜೋಡ್ಸಿದರೆ ‌ ಲೈಟ್ ಆನ್ ಆಗಿದೆ

ಇಲ್ಲೊಂದು ಕೋರಿ ಮರಿ ಇದೆ ಅದು ವೈಟ್ ಅಂಡ್ ಬ್ಲಾಕ್ ಕಲರ್ ಇದೆ ಸುತ್ತ ಹಸಿರು ಹುಲ್ಲಿದೆ ಚಿಕ್ಕ ಚಿಕ್ಕ ಗಿಡ ಇದೆ ದೂರದಲ್ಲಿ ಕುರಿಗಳಿದೆ ಬ್ಲಾಕ್ ಕಲರ್ .

ಇಲ್ಲಿ ಕಾಲಿ ಫೀಲ್ಡ್ ಇದೆ ಅದರ ಮೇಲೆ ಒಬ್ಬ ಕೂತಿದ್ದಾನೆ ಹುಡುಗರೆಲ್ಲ ಆಟ ಆಡ್ತಿದ್ದಾರೆ ವಿಕೆಟ್ ಇದೆ ಬ್ಯಾಟ್ ಇದೆ----

ಇದು ಗೋಪುರ ತರ ಇದೆ ಮನೆಗಳಿದ್ದಾವೆ ಮರ ಇದೆ ನಿಂತಿದ್ದಾರೆ.

ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಒಬ್ರು ಕೂತಿದ್ದಾರೆ ರೊಡಿದೆ ಈ ಕಡೆ ಪಾರ್ಕ್ ಇದೆ ಮರ ಇದೆ ಶೊ ಗಿಡಗಳ್ನ ಕಟ್ ಮಾಡಿದ್ದಾರೆ .

ಇಲ್ಲಿ ಒಂದು ವಾಲ್ ಇದೆ ಅದರ ಮೇಲೆ ಫಿಶ್ ಟೈಪ್‌ ಕೆತ್ತಿದ್ದಾರೆ ಇಟ್ಟಿದರೆ ಮರದಲ್ಲಿ ಮಾಡಿ.